ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ಪಲಂಗ್ ಕಾಣುತ್ತಿದೆ ಪಲಂಗಿನ ಮೇಲೆ ಅಸ್ತಿಪಂಜರವನ್ನು ಕಾಣುತ್ತಿದೆ.

ಮನುಷ್ಯನ ಕಿಡ್ನಿ ಲಿವರ್ ಗಳನ್ನು ಕಾಣುತ್ತಿದ್ದಾವೆ.

ಮತ್ತೊಂದು ಕುರ್ಚಿ ಕೂಡ ಕಂಡು ಬರ್ತಾ ಇದೆ.

ಕುರ್ಕುರೆಗಳು ಶಾಂಪೂ ಗಳು ಚಾಕಲೇಟ್ಸ್ ಗಳು ಚಿಪ್ಸ್ ಗಳನ್ನು ಕಂಡು ಬರ್ತೀದ್ದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ನಮಗೆ ಇಲ್ಲಿ ತರ ತರದ ಅಂಗಡಿಗಳನ್ನು ಕಾಣುತ್ತಿದ್ದೇವೆ ಸಾಯಿ ಮೆಡಿಕಲ್ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ಸೋನಿ .

ಮತ್ತು ಅಲ್ಲು ಹಚ್ಚ ಹಸಿರಾದ ಹುಲ್ಲು ಕಾಣ್ತಾ ಇದೆ.

ಮತ್ತು ಅಕ್ಕಪಕ್ಕದಲ್ಲಿ ಸಾಕಷ್ಟು ಮನೆಗಳನ್ನು ಕಂಡು ಬರ್ತ್ತಿದ್ದಾವೆ.

ಬಿಳಿ ಬಣ್ಣದ ಲೈಟು ಗಳನ್ನು ಕಂಡು ಬರ್ತಿದ್ದಾವೆ ಮತ್ತು ಚಿಡಿ ಕೂಡ ಕಂಡು ಬರ್ತಿದ್ದಾವೆ.

ಅದರ ಕೆಳಗಡೆ ಒಂದು ಕಪ್ಪು ಬಣ್ಣದ ಕಡಾಯಿಯನ್ನು ಕಂಡು ಬರ್ತಾ ಇದೆ.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

ಹಿಂದುಗಡೆ ಒಂದು ಕಪ್ಪು ಬಣ್ಣದ ಕುರ್ಚಿ ಕಾಣುತ್ತಿದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ತರತರದ ಹಣ್ಣುಗಳು ಕಂಡುಬರುತ್ತದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಹೋಟೆಲ್ ಗಳನ್ನು ಕಂಡು ಬರ್ತೀದ್ದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಇಬ್ಬರು ಮನುಷ್ಯರು ಒಂದು ನಾಯಿಗೆ ಚಿಕಿತ್ಸೆಯನ್ನು ಕೊಡು ಕೊಡ್ತಾ ಇದ್ದಾರೆ.

ತರತರಹದ ಚಿತ್ರಗಳನ್ನು ಕಾಣುತ್ತಿದ್ದಾವೆ ಎಲ್_ಇ_ಡಿ ಬಲ್ಬ್ ಗಳು ಕಾಣುತ್ತಿದ್ದಾವೆ ಅಂಗಡಿಯ ಮುಂದುಗಡೆ ಒಂದು ಶಟರ್ ಕೂಡ ಇದೆ.

ಮತ್ತು ಒಂದು ಅಂಗಡಿಯ ಮೇಲೆ ಶ್ರೀ ವೆಂಕಟೇಶ್ವರ ಸ್ವೀಟ್ಸ್ ಅಂತು ಬೋರ್ಡು ಬರ್ದಿನ್ದ ಇದೆ.

ಒಂದು ಗಾಡಿ ಕೂಡ ಕಂಡು ಬರುತಯಿದೆ.

ಮತ್ತು ಹಚ್ಚು ಹಸಿರಾದ ಗಿಡಮರಗಳನ್ನು ಕಂಡು ಬರ್ತಿದ್ದಾವೆ.

ಒಂದು ಗಾಡಿ ಕೂಡ ಇದೆ ಮತ್ತು ಚಿಡಿಗಳನ್ನು ಕಂಡು ಬರ್ತೀದ್ದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಹಳದಿ ಬಣ್ಣದ ಕಟ್ಟದವನ್ನು ಕಂಡು ಬರ್ತಾ ಇದೆ.

ಮತ್ತಿಲ್ಲಿ ತರತರದ ತಿನ್ನುವ ವಸ್ತುಗಳನ್ನು ಮಾರಾಟಕ್ಕೆ ಇಕ್ಕಿದ್ದಾರೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಒಂದು ಮೆಡಿಕಲ್ ಅಂಗಡಿಯನ್ನು ಕಂಡು ಬರ್ತಾಯಿದೆ.

ಅದರ ಮೇಲುಗಡೆ ಕೆಂಪು ಬಣ್ಣದ ಬೋರ್ಡ್ ಇದೆ.

ಸಣ್ಣ ಸಣ್ಣ ಲೈಟುಗಳ ವೈರ ನ್ನು ಕಂಡು ಬರ್ತಾಯಿದೆ.

ಸುತ್ತಮುತ್ತ ಕಟ್ಟಡಗಳನ್ನು ಕಂಡು ಬರ್ತಿದ್ದಾವೆ ಒಂದು ಕಬ್ಬಿಣದ ಶ ಶೆಟ್ಟರ್ ಕೂಡ ಇದೆ.

ಮತ್ತು ಬೆಲ್ಟು ಕೂಡ ಕಂಡು ಬರ್ತಿದ್ದಾವೆ.

ಮತ್ತು ಬಿಳಿ ಬಣ್ಣದ ಲೈಟುಗಳು ಕೂಡ ಇದ್ದಾವೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ಒಬ್ಬ ಮನುಷ್ಯ ಬಿಳಿ ವಸ್ತ್ರವನ್ನು ಹಾಕೊಂಡು ನಿಂತುಕೊಂಡಿದ್ದಾನೆ.

ಒಂದು ಗಡಿಯಾರ ಕಂಡು ಬರುತ್ತಿದೆ ಸ್ವಿಚ್ ಬೋರ್ಡ್ ಕೂಡ ಇದೆ.

ಅದರ ಹಿಂದುಗಡೆ ಚಾಕಲೇಟಿ ಬಣ್ಣದ ಕಟ್ಟಡ ಕೂಡ ಇದೆ.

ಕೆಂಪು ಬಣ್ಣದ ಮಣ್ಣು ಕೂಡ ಕಂಡು ಬರ್ತಾ ಇದೆ.

ಮತ್ತು ಅದರಾಗ ಎದುರಗಡೆ ಕುರ್ಜಿಗಳನ್ನು ಇಕ್ಕಿದ್ದಾರೆ.

ಮತ್ತೆರಡು ಟ್ಯೂಬ್ ಲೈಟ್ ಗಳನ್ನು ಕಂಡು ಬರ್ತೀದ್ದಾವೆ.

ಅದರ ಮೇಲುಗಡೆ ಬಸವಣ್ಣನವರ ಫೋಟೋ ಕೂಡ ಇದೆ.

ಚಿತ್ರದಲ್ಲಿ ತೋರಿಸಿರುವಂತೆ ಇಲ್ಲಿ ನಮಗೆ ಸಾಕಷ್ಟು ದೀಪಗಳನ್ನು ಕಂಡು ಬರ್ತಾ ಇದ್ದಾವೆ.

ದೀಪ ಹಚ್ಚುವ ಸಣ್ಣ ಸಣ್ಣ ಬಟಲುಗಳನ್ನು ಕಂಡು ಬರ್ತಾ ಇದ್ದಾವೆ.